ಹುಡುಗ ಬಂದು ಸ್ಲಿಪ್ಪರ್ ಹಾಕಿದ್ದಾನೆ ಇನ್ನು ನಾಲಕ್ ಜನ ಯಾರು ಸ್ಲಿಪ್ಪರ್ ಹಾಕಿಲ್ಲ.

ನೀಡಲಿರುವರು ವಾಚ್ ಮ್ಯಾನ್ ಗೆ ವಾಚ್ ಮ್ಯಾನ್ ಯಾರಿಗೂ ಏನು ಹೇಳ್ತ ಇದ್--

ಸೊ ಎಲ್ಲ ಲಿಜನ್ ಮಾಡಿದರೆ ತುಂಬ ಜನ ಅಲ್ಲಿದ್ದಾರೆ.

ಪವನ್ ಬುಕ್ಸ್ ಸೆಂಟರ್ ಅಂತ ಬುಕ್ ಸೆಂಟರ್ ಇರುವ ಅಂಗಡಿ ಇದೆ.

ಗೊಂಬೆ ಬಂದ್ಬಿಟ್ಟು ಕುತ್ಕೊಂಡಿರೋತರ ಇರೋ ಗೊಂಬೆಗೆನು ಡ್ರೆಸ್ ಹಾಕಿದ್ದಾರೆ.

ಮತ್ತೆ ಎರಡು ಲೈಟ್ ಗಳಿದವೆ ದೊಡ್ಡದು.

ಮತ್ತೆ ಏನೋ ನೋಟೀಸ್ ಎಲ್ಲಾ ಬೋರ್ಡ್ ಮೇಲೆ ಎಲ್ಲಾ ಹಾಕಿದ--

ಒಬ್ಬ ಕುದರೆಲಿ ಓಡ್ತಾ ಇದಾನೆ ಕುದರೆಲಿ ಕುತ್ಕೊಂಡು ಮನೆ ಇದೆ ಅವೆಲ್ಲಾ ರೆಡ್ ಕಲರ್ ಇದೆ.